ಹಾಗು ಇದರಲ್ಲಿ ಟ್ಯೂನ್ ಬಾರಿಸುವುದನ್ನು ಕಲಿಸುವ ಅಂಗಡಿಯಾಗಿದೆ.

ಈ ಚಿತ್ರದಲ್ಲಿ ಇದೊಂದು ತೀರಾ ಚಿತ್ರವಾಗಿದೆ.

ಇದರೊಳಗ ಸನಪು ಮತ್ತು ಐಸ್ ಕ್ರೀಮ್ ಗಳನ್ನು ಕಾಣಬಹುದಾಗಿದೆ.

ಇಲ್ಲಿ ಹಲವಾರು ವ್ಯಕ್ತಿಗಳನ್ನು ನಾವು ಕಾಣಬಹುದಾಗಿದೆ.

ಹಾಗು ಒಂದು ಪೈಪ ಹಾಕಿರದ ನಾವು ವಿಕ್ಶಿಸಬಹುದಾಗಿದೆ.

ಈ ಚಿತ್ರದಲ್ಲಿ ಇದೊಂದು ಕಾರನ್ನು ಒಳಗಡೆ ನಿಂದ್ರಿಸಿರೋದನ್ನು ಕಾಣಬಹುದಾಗಿದೆ.

ಹಾಗೂ ಇದರ ಹಚ್ಚ ಹಸಿರಾದ ಪಡ್ಡೆಗಳು ಮತ್ತು ಎಲೆಗಳನ್ನು ಕಾಣಬಹುದಾಗಿದೆ.

ಹಾಗೂ ಐಸ್ ಕ್ರೀಮ್ ಗಳ ರೀತಿಯನ್ನು ಕಾಣಬಹುದಾಗಿದೆ.

ಹಾಗು ಇದರಲ್ಲಿ ಲೈಟ್ ಗಳು ಹಾಕಿರುವುದನ್ನು ಗಮನಿಸಬಹುದಾಗಿದೆ.

ಈ ಚಿತ್ರದಲ್ಲಿ ಒಬ್ಬ ವ್ಯಕ್ತಿಯನ್ನು ನಾವು ಕಾಣಬಹುದಾಗಿದೆ.